ಇದು ಒಂದು ಕಟಿಂಗ್ ಶಾಪ್ ಅಂತ ಹೇಳಬಹುದು. ಇಲ್ಲಿ ಒಬ್ಬ ವ್ಯಕ್ತಿ ಸಣ್ಣ ಹುಡುಗನ ಕಟಿಂಗ್ ಅನ್ನು ಆ-- ತೆಗಿತಿದ್ದಾನೆ ಅಂತ ಹೇಳಬಹುದು. ಇಲ್ಲಿ ಎಲ್ಲಾ ತರದ ನಾವು ಮಷೀನ್ ಗಳನ್ನು ನೋಡಬಹುದು ಒಂದು ಸುಂದರವಾದಂತಹ ಒಂದು ದೃಶ್ಯ ಅಂತ ಭಾವಿಸಬಹುದು.